ಮತ್ತು ಮಧ್ಯಪಾನದ ಸೀಸೆಯು ಚಿತ್ರವು ಸಹ ನಾವು ಇಲ್ಲಿ ನೋಡಬಹುದು.

ಈ ಪೈ ಸ್ಟಾರ್ ಹೋಟೆಲ್ ಅಲ್ಲಿ ಟೇಬಲ್ ಒಂದು ಟೇಬಲ್ ಗಳಿಗೆ ಆರು ಚೇರ್ ಗಳಿವೆ.

ಸಾಗರ್ ಫುಟ್ ವೇರ್ ನಲ್ಲಿ ಚಪ್ಪಲಿಗಳನ್ನು ನಾವು ಕಾಣಬಹುದಾಗಿದೆ.

ಕೆಳಗಡೆ ಸುಂದರವಾಗಿ ಕಾಣುತ್ತಿದೆ ಹಲೋ --

ಇಲ್ಲಿ ಲೈಟ್ ಅನ್ನು ಹಾಕಿಕೊಂಡು ಬಿಳಿಯ ಕಾರು.

ಮತ್ತು ಕಾಫಿ ಹೇಗೆ ಹಲವಾರು ರೀತಿಯ ಗಳನ್ನು ಇಟ್ಟಿದ --

ಇದು ಒಂದು ಅಶೋಕ್ ಲೈಲ್ಯಾಂಡ್ ಅನ್ನೋ ಒಂದು ಬೋರ್ಡ್ ಕಂಡಿದೆ ಇದು ಒಂದು ದೊಡ್ಡ ಶೆಡ್ ಆಗಿದೆ.

ಒಂದು ಫ್ರಿಜ್ ಇದೆ ಟಿ_ವಿ ಇದೆ.

ಈ ಆಫೀಸ್ ಅಲ್ಲಿ ಹಲವಾರು ರೀತಿಯ ಚೇಂಬರ್ ಗಳಿವೆ.

ಈ ಚೇಂಬರಿನಲ್ಲಿ ಒಂದು ಕಂಪ್ಯೂಟರ್ ಕಂಡು ಬರುತ್ತಿದೆ.

ಮತ್ತು ಇದರಲ್ಲಿ ಹಲವಾರು ರೀತಿಯ ಬಿಲ್ಡಿಂಗ್ಗಳಿವೆ ರೂಮ್ ಗಳಿವೆ.

ಈ ಒಂದು ರೂಮಿನ ಮುಂದೆ ಅ ಎರಡು ಮೂರು ಕಾರುಗಳಿವೆ.

ಬಿಳಿಯ ಗೌನಗಳನ್ನು ತೊಟ್ಟು ಮತ್ತು ಕೆಂಪು ಟೋಪಿಗಳನ್ನು ಇಟ್ಟುಕೊಂಡು ಹದಿನೈದು ಹುಡುಗಿಯರು ಮತ್ತು ಮಕ್ಕಳು ಡ್ಯಾನ್ಸ್ ಅನ್ನು ಮಾಡುತ್ತಿದ್ದಾರೆ.

ಶುಭ್ರವಾಗಿ ಸ್ವಚ್ಛವಾಗಿ ತೆಗೆದುಕೊಂಡು ಹೋಗಲು ಅನುಕೂಲವಾಗಿದೆ.

ಒಳಗೊಂಡಿದೆ ಅದರ ಪಕ್ಕದಲ್ಲಿ ಎರಡು ರೀತಿಯ ಕಾಂಪ್ಲೆಕ್ಸ್ ಅನ್ನು ಒಳಗೊಂಡಿದೆ.

ಮತ್ತು ಟೇಬಲ್ ಮೇಲೆ ಹಲವರು ರೀತಿಯಾ ಯೂನಿಫಾರ್ಮ್ಗಳನ್ನ ಹಾಕಿದ್ದಾರೆ.

ಇವರು ಅದ್ಭುತವಾದಂತಹ ವ್ಯಕ್ತಿ ಆಗಿದ್ದಾರೆ ಮ--

ಕೆಂಪು ಬಿಳಿ ಕರಿ ಬಣ್ಣಗಳಿಂದ ನಿರ್ಮಾಣವಾಗಿವೆ.